ಚನ್ನಾಗಿ ಸಿಂಗರಿಸಿರುವುದನ್ನು ನಾವು ಕಾಣಬಹುದು ಬಣ್ಣ ಬಣ್ಣದ ವಿದ್ಯುತ್ ದೀಪಗಳು ಉರಿಯುತ್ತಿರುವುದನ್ನು ನಾವು ಕಾಣಬಹುದು.

ಪ್ಲಾಕ್ಸ್ ದೊರೆಯುವಂತಹ ಅಂಗಡಿ ಎಂದು ಹೇಳಬಹುದು ಇಲ್ಲಿ ಮೂವರು ಹುಡುಗರು ಕುಳಿತುಕೊಂಡಿರುವುದನ್ನು ನಾವು ನೋಡಬಹುದು.

ಹಾಗು ಟೇಬಲ್ ಮೇಲೆ ಸ್ನಾಕ್ಸ್ ಇರುವುದನ್ನು ತಿನ್ನುತ್ತಿರುವುದನ್ನು ನೋಡಬಹುದು.

ಇದು ಒಂದು ಹಿಂದಿನ ಕಾಲದ ದೇವಸ್ಥಾನ ಎಂದು ಹೇಳಬಹುದು ಇಲ್ಲಿ ಹಲವಾರು ರೀತಿಯಂತಹ ಕಂಬಗಳು ಇರುವುದನ್ನು ನಾವು ಕಾಣಬಹುದು.

ಕಾರನ್ನು ರಿಪೇರಿ ಮಾಡಲು ಓಪನ್ ಮಾಡಿರುವುದನ್ನು ನಾವು ಗಮನಿಸಬಹುದು ಈ ಕಾರು ಕೆಂಪು ಬಣ್ಣದಲ್ಲಿ ಇರುವುದನ್ನು ನಾವು ಕಾಣಬಹುದು.

ಅಹ್ ಇದರ ಮುಂದೆ ಹುಡುಗರು ಹೋಗುತ್ತಿರುವುದನ್ನು ನಾವು ಗಮನಿಸಬಹುದು ಇದು ಒಂದು ದೊಡ್ಡದಾದಂತಹ ಫಲಕವನ್ನು ಹೊಂದಿರುವುದನ್ನು ಕಾಣಬಹುದು.

ಈ ಮೀನು ಒಂದು ಮಾಂಸಾಹಾರಿ ಆಗಿದೆ.

ಇಲ್ಲಿ ಒಂದು ಜೆರೊಕ್ಸ್ ಅಂಗಡಿ ಇರುವುದನ್ನು ನಾವು ನೋಡಬಹುದು ಹಾಗು ಇದರ ಮುಂದೆ --

ನಲ್ಲಿ ಇದೆ ಹಾಗು ವಿವಿಧ ರೀತಿಯಂತಹ ಕಮಾನುಗಳು ಇರುವುದನ್ನು ನಾವು ಕಾಣಬಹುದು.

ಲಾರಿಗಳು ಅಂದರೆ ಟ್ರಕ್ ಗಳು ಹೋಗುತ್ತಿರುವುದನ್ನು ನಾವು ಗಮನಿಸಬಹುದು ವಿದ್ಯುತ್ ಕಂಬಗಳು ಇರುವುದನ್ನು ನಾವು ಇಲ್ಲಿ ಕಾಣಬಹುದು.

ಗಣೇಶನ ಮೂರ್ತಿ ಇರುವುದನ್ನು ನಾವು ಕಾಣಬಹುದು ಈ ಮೂರ್ತಿಯು ತುಂಬಾ ದೊಡ್ಡದಾಗಿದ್ದು ಹಾಗು ವಿಶಾಲವಾಗಿದೆ.

ಅದರ ಮೇಲೆ ಹಾವಿನ ಒಂದು ಹೆಡೆ ಇರುವುದನ್ನು ನಾವು ಗಮನಿಸಬಹುದು. ಸುಂದರವಾಗಿದೆ.

ಇದು ಒಂದು ಚರ್ಚ್ ಎಂದು ಹೇಳಬಹುದು ಈ ಚರ್ಚ್ ಅನ್ನು ವಿದ್ಯುತ್ --

ಇದು ಒಂದು ಮಳಿಗೆ ಅಂಗಡಿ ಎಂದು ಹೇಳಬಹುದು ಈ ಮಳಿಗೆ ಅಂಗಡಿಯು ತುಂಬಾ ವಿಶಾಲವಾಗಿದ್ದು ಸುಂದರವಾಗಿದೆ ಇದರ ಹೆಸರು ಸಂಜೀವ್ ಮಳಿಗೆ ಅಂಗಡಿ ಆಗಿದೆ.

ದೊಡ್ಡದಾದಂತಹ ಅಪಲ ಆಯುರ್ವೇದ ನಾವು ಗಮನಿಸಬಹುದು. ಇದು ಕನ್ನಡ ಹಿಂದಿ ಹಾಗು ಇಂಗ್ಲಿಷ್ ನಲ್ಲಿರುವಂತಹ ಫಲಕ ಹೊಂದಿರುವುದನ್ನು ನಾವು ಕಾಣಬಹುದು.

ಇದು ನೋಡಲು ತುಂಬಾ ಸುಂದರವಾಗಿದ್ದು ಹಾಗು ಟೇಸ್ಟಿ ಆಗಿರುವುದನ್ನು ನಾವು ಗಮನಿಸಬಹುದು.

ಇದು ಒಂದು ಪಾರ್ಕ್ ಎಂದು ಹೇಳಬಹುದು ಈ ಪಾರ್ಕಿನಲ್ಲಿ ಹಲವಾರು ಮಕ್ಕಳು ಆಟವಾಡುತ್ತಿರುವುದನ್ನು ನಾವು ಗಮನಿಸಬಹುದು.

ಇದು ಒಂದು ರೈಲ್ವೆ ಸ್ಟೇಷನ್ ಎಂದು ಹೇಳಬಹುದು ಇಲ್ಲಿ ಟ್ರೈನ್ ನಿಂತಿರುವುದನ್ನು ನಾವು ಗಮನಿಸಬಹುದು ಈ ರೈಲ್ವೆ ಸ್ಟೇಷನ್ ನೋಡಲು ತುಂಬಾ ಸುಂದರವಾಗಿದೆ.

ಒಂದು ಬದಿಯಲ್ಲಿ ಬಣ್ಣ ಬಣ್ಣದ ಪೇಪರ್ ಗಳು ಹಾಗು ಕ್ರಯೊನ್ಸ್ ಗಳ ಮೂಲಕ ಮಕ್ಕಳು ಕ್ರಾಫ್ಟ್ ಅನ್ನು ಮಾಡುತ್ತಿದ್ದಾರೆ.

ಇದು ಒಂದು ದೊಡ್ಡದಾದಂತಹ ಒಂದು ಶಾಲಾ ಕೊಠಡ ಎಂದು ಹೇಳಬಹುದು ಈ ಕಟ್ಟಡವು ನೋಡಲು ತುಂಬಾ ಸುಂದರವಾಗಿದೆ.

ಹಾಗು ಇದು ನೋಡಲು ತುಂಬಾ ಸುಂದರವಾಗಿದೆ. ಮಹಾಲಕ್ಷ್ಮಿ ನಗರ್ ಬೆಳಗಾಂನಲ್ಲಿ ಇರುವುದನ್ನು ನಾವು ಕಾಣಬಹುದು.

ಇದು ಒಂದು ದೊಡ್ಡದಾದಂತಹ ಕಟ್ಟಡ ಎಂದು ಹೇಳಬಹುದು ಈ ಕಟ್ಟಡವು ನಾಕರಿಂದ ಆರು ಅಂತಸ್ತಿನ ಕಟ್ಟಡ ಎಂದು ಹೇಳಬಹುದು.

ಇಲ್ಲಿ ಕಲ್ಲುಗಳನ್ನು ಜೋಡಿಸಿರುದೆಲ್ಲಾ ಮೂಲಕ ಕಂಬಗಳು ಮಾಡಿರುವುದನ್ನು ನಾವು ಗಮನಿಸಬಹುದು ಈ ದೇವಸ್ಥಾನವು ತುಂಬಾ ಹಳೆಯದಾಗಿದ್ದು ವಿಶಾಲವಾಗಿದೆ.

ನೋಡಲು ತುಂಬಾ ಸುಂದರವಾಗಿದೆ ಹಾಗು ವಿದ್ಯುತ್ ದೀಪಗಳಿಂದ ಜಗಮಗಿಸುತ್ತಿದೆ ಎಲ್ಲಾ ರೀತಿಯ ಬಟ್ಟೆಗಳು ಇಲ್ಲಿ ಸಿಗುತ್ತವೆ.

ಸಾಲಾಗಿ ಆಟವಾಡಿಸುತ್ತಿರುವುದನ್ನು ನಾವು ಗಮನಿಸಬಹುದು ಆ ರಿಂಗುಗಳ ಅಲ್ಲಿ ಕಾಲುಗಳನ್ನು ಇಟ್ಟುಕೊಂಡು ಮಕ್ಕಳು ಬರುತ್ತಿರುವುದನ್ನು ನಾವು ಗಮನಿಸಬಹುದು.

ಇಲ್ಲಿ ಗಣೇಶನ ವಿಗ್ರಹ ಇರುವುದನ್ನು ನಾವು ಕಾಣಬಹುದು ಈ ಗಣೇಶನ ವಿಗ್ರಹ ನೋಡಲು ತುಂಬಾ ಸುಂದರವಾಗಿದೆ ಹಾಗು ಬಣ್ಣ ಬಣ್ಣದ ರೀತಿಯಲ್ಲಿ ಇರುವುದನ್ನು ನಾವು ಗಮನಿಸಬಹುದು.

ಒಂದು ನವಿಲಿನ ಮೇಲೆ ಕುಳಿತುಕೊಂಡಿರುವ ಗಣೇಶನ ಆಕಾರವಾಗಿವೆ ನೋಡಲು ತುಂಬಾನೆ ಸುಂದರವಾಗಿದ್ದು ಬಣ್ಣಬಣ್ಣದಿಂದ ಕೂಡಿದೆ.

ಈ ಅಣೆಕಟ್ಟಿನ ಸು ಸುತ್ತಾಮುತ್ತಾ ಹಸಿರಿನಿಂದಾ ಕೂಡಿರುವಂತ ಹುಲ್ಲುಗಾವಲು ಇರುವುದನ್ನು ನಾವು ಗಮನಿಸಬಹುದು.

ಹಾಗು ಇಲ್ಲಿ ಒಂದು ಹಂಸಗಳು ಇರುವುದನ್ನು ಗಮನಿಸಬಹುದು.

ಹಾಗು ಬಣ್ಣ ಬಣ್ಣದ ರೀತಿಯಲ್ಲಿ ಹೂವುಗಳಿಂದ ಸಿಂಗರಿಸಿರುವುದನ್ನು ನಾವು ಸ್ಟೇಜ್ ಅನ್ನು ಕಾಣಬಹುದು ಹಾಗು ಹೃದಯಾಕಾರದ ಎರಡು ವಸ್ತುಗಳು ಇರುವುದನ್ನು ನಾವು ಗಮನಿಸಬಹುದು.

ಇದು ಒಂದು ತುಂಬಾ ಹಳೆಯಕಾಲದ ಒಂದು ದೇವಸ್ಥಾನ ಎಂದು ಹೇಳಬಹುದು ಇದು ಕಲ್ಲುಗಳಿಂದ ಜೋಡಿಸಿರುವಂತಹ ಒಂದು ದೇವಸ್ಥಾನವಾಗಿದೆ.